ಹಾಗೆ ಇಲ್ಲಿ ಕೆಳಗಡೆ ಕೂಡ ಎರಡು ಅಂಗಡಿಗಳು ಕೂಡ ಓಪನ್ ಇದ್ದಾವೆ.

ಆ ಕಾಣ್ತಾಇದೆ ದೊಡ್ಡದು ಹಾಗೆ ಅಚ್ಚ ಹಸಿರ ಗಿಡಗಳು ಕೂಡ ಇದ್ದಾವೆ.

ಇಲ್ಲಿ ದೊಡ್ಡದಾದ ನದಿ ಇದೆ ಹಾಗೆ ಇದು ನೋಡ್ಲಿಕು ತುಂಬ ಚೆನ್ನಾಗಿ ಕಾಣ್ತ ಇದೆ ಹಾಗೆ ಇಲ್ಲಿ --

ಇದು ಒಂದು ಗೌರ್ಮೆಂಟ್ ಆಫೀಸ್ ಇದೆ ಹಾಗೆ ಇಲ್ಲಿ ಸುತ್ತಲೂ ತುಂಬಾ ಚೆನ್ನಾಗಿ ಗಿಡಗಳು ಹಚ್ಚಿದ್ದಾರೆ.

ಶೆಲ್ಫ್ ಗಳಲ್ಲಿ ಟಿಕ್ಲಿ ಫೌಂಡೇಶನ್ ಫೇರ್ ಅಂಡ್ ಲವ್ಲಿ ಬಾಡಿ ಲೋಶನ್ ಬಹಳಷ್ಟು ಸಾಮಾನ್ ಇದಾವೆ ನೈಲ್ ಪೋಲಿಷ್ ಅದನ್ನು ಕೂಡ.

ಹೊಸುಬು ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹಾಗೆ ಇಲ್ಲಿ ದೊಡ್ಡದಾದ ಮಷೀನ್ ಅನ್ನು ಹಚ್ಚಿದ್ದಾರೆ ಜೆ_ಸಿ_ಬಿ --

ಇದು ಒಂದು ಎಲೆಕ್ಟ್ರಿಕಲ್ ಶಾಪ್ ಇದೆ ಹಾಗೆ ಇಲ್ಲಿ ಬಹಳಷ್ಟು ಸೆಲ್ಫ್ ಗಹ.

ಇದು ಒಂದು ಬುಕ್ ಸ್ಟೋಲ್ ಅಂಗಡಿಯಿದೆ ಹಾಗೆ ಇಲ್ಲಿ ಟೇಬಲ್ ಇದೆ ಟೇಬಲ್ ಒಳಗಡೆ ಬಹಳಷ್ಟು ಸಾಮಾನ್ ಇದ್ದಾವೆ.

ಹಾಗೆ ಹೊರಗಡೆ ಒಂದು ಪ್ರಿಂಟ್ ಮಾಡುವ ಮಿಷನ್ ಕೂಡ ಇದೆ ಹಾಗೆ ಸೆಲ್ಫ್ ಗಳಲ್ಲಿ ಪೆನ್ನು ಕಾಪಿ ಪೆನ್ಸಿಲ್ ಎರೇಸರ್ ಮತ್ತೆ ಸ್ಕೆಚ್ ಬಾಕ್ಸ್ ಪೇಯಿಂಟ್ ಕೂಡ ಇದ್ದಾವೆ.

ಒಳಗಡೆ ಸೆಲ್ಫ್ ಅಳಲಿ ಫ್ಯಾನ್ ಮತ್ತು ಲೈಟಿಂಗ್ಸ್ ಕೂಡ ಇದ್ದಾವೆ ಹಿಂಗೆ--

ಹಾಗೇ ಇಲ್ಲಿ ವ ಕಾಂಜಿನ ಕ್ಲಾಸ್ ಕೂಡ ಇದ್ದಾವೆ.